ಹಿಂಗಾಗಿ ನಾವು ಎಲ್ಲಾ ರಾಣಿ ಅದು ಎಲ್ಲಾ ಪಿಚರ ನೋಡ್ಲಕತ್ತರ ಖರೆ ಗೊಲಗುಂಬಾಜ್ ಅದು ಎಲ್ಲಾ ಬರ್ತವ ಪಿಚರದಾಗ ಒಂದ್ ಸಲ ವಾದರಿ ವೋಳು ಸಲ ಕೇಳಿಸ್ತದ ಗೊಲಗುಂಬಾಜ್ ಹಿಂಗೆಲ್ಲಾ ಗಾರ್ಡನ್ ಹೋಗದೈತಿ.

ಇದು ಕೂಡಾ ಒಂದು ಭಾರಿ ಪ್ರಮಾಣದ ಚೆಂದಂತ ಪೆಟ್ರೋಲ್ ಪಂಪಾಗಿದೆ ಅಂತ ಹೇಳುತ್ತೇವೆ ಇಲ್ಲಿ ಪೆಟ್ರೋಲ್ ಹಾಗು ಇನ್ನಿತರ ಡೀಸೆಲ್ ಹಾಗು ಇನ್ನಿತರ ಒಯಿಲ್ಗಳು ಸಿಗುತ್ತವೆ ಅದ್ಭುತವಾದನಂತಹ ಒಂದು --

ಇದು ಪೋಸ್ಟ್ ಆಫೀಸ್ ಐತಿ ರಾಣಿಗಳು ಪೋಸ್ಟ್ ಆಫೀಸ್ ದಾಗ ಅಕೌಂಟ್ ತೆಗಿತಾಳ್ ರಾಣಿ ಅಲ್ಲೆಲ್ಲಾ ರೊಕ್ಕ ಫಸ್ಟ್ ಕ್ಲಾಸ್ ಎಲ್ಲಾ ]